ಯಾವುದಾದ್ರು ಮೆಡಿಕಲ್ ಶೋಪ್ ಅಂತ್ರು ಫುಲ್ಲ್ ರಶ್ ಇರ್ತವೆ ಅವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಗಿಯೂ ಓಪನ್ ಇರುತ್ತವೆ.

ಬಹು ಮಹಡಿ ಕಟ್ಟಡ ಅಥವಾ ಅಪಾರ್ಟ್ಮೆಂಟ್ ಎಂದು ಕರೆಯುತ್ತೇವೆ ಅವು ತುಂಬಾ ಸುಂದರವಾಗಿ ನೋಡೋದಕ್ಕೆ ಇರುತ್ತವೆ .

ಟ್ರಾಫಿಕ್ ಜ್ಯಾಮ್ ಟೈಪ್ ಇರುವುದಿಲ್ಲ ಯಾಕಂತಂದ್ರೆ ವೇಗವಾಗಿ ಹೋಗುವ ವಾಹನಗಳು ಎಲ್ಲಿ ಸ್ಟೋಪ್ ಆಗುವುದಿಲ್ಲ ಆದರಿಂದ ಟ್ರಾಫಿಕ್ ಜ್ಯಾಮ್ ಆಗುವುದಿಲ್ಲ.

ಬಹಳ ಅಚ್ಚುಕಟ್ಟಾಗಿ ಇಟ್ಟುಕೊಂಡಿರ್ತಾರೆ ಅಲ್ಲಿ ಕುಡಿಯೊ ನೀರಿನ ಸೌಲಭ್ಯ ಕೂಡ ಇರುತ್ತದೆ.

ಆದಕ್ಕಾಗಿ ನಾವು ಅದನ್ನ ಗುಜುರಿಈಗೆ ಕೊಡ್ತೇವೆ ಅವ್ರು ಮತ್ತೆ ಹೊಸ ವಸ್ತುವಾಗಿ ತಯಾರಿಸಿ ನಮಗೆ ಬಂದು ಮಾರುವುತ್ತಾರೆ.

ಆ ಶೈಲಿ ಹೇಗಿರುತ್ತೆ ಎಂಬುದನ್ನು ನಾವು ವೀಕ್ಷಣೆ ಮಾಡಬಹುದು ತುಂಬಾ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿರುತ್ತಾರೆ.

ಬುದ್ದನ ವ್ಯಕ್ತಿತ್ವ ಅಂತು ತುಂಬಾ ಮಹತ್ವದ್ದಾಗಿದ್ದು ಏಕೆ ಅಂತಂದ್ರೆ ಎಲ್ಲರಿಗು ಮಾದರಿಯ ವ್ಯಕ್ತಿತ್ವ ಹೊಂದಿದ್ದಾನೆ.

ಹೋದಾಗ ಅಲ್ಲಿ ನಮಗೆ ಉಳ್ಕೊಣೊ ವ್ಯವಸ್ಥೆ ಅಂತಂದ್ರೆ ತುಂಬಾ ನೀಟಾಗಿರುತ್ತದೆ ಮತ್ತು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿಕೊಡ್ತಾರೆ.

ಎಸ್.ಬಿ.ಐ ಬ್ಯಾಂಕ್ ಎಲ್ಲಾ ತರದ ಸೌಲಭ್ಯಗಳು ಸಿಗುತ್ತದೆ ನಮ್ಗೆ ಸಾಲ ಆಗಿರ್ಬಹುದು ಅಥವಾ ನಾವು ಉಳಿತಾಯ ಮಾಡಿರ್ಬಹುದು ಅಥವ ನಮಗೆ --

ಯಾವ್ದಾದ್ರು ಸಮಸ್ಯೆ ಆಗಿದೆ ಅಂತಂದ್ರೆ ವಿಮೆ ಕೂಡ ಸಿಗುತ್ತದೆ ಅಲ್ಲಿನ ಸೌಲಭ್ಯಗಳು ತುಂಬಾ ಪ್ರಮುಖವಾಗಿರುತ್ತದೆ ಮತ್ತೆ ನೇರವಾಗಿರು --

ಬಸ್ಸ್ ನಲ್ಲಿ ಪ್ರಾಯಾಣಿಸುವುದರಿಂದ ನಾವು ತುಂಬಾ ಸೇಫ್ಟಿ ಯಾಗಿ ಮತ್ತು ಆಆಆ ಒಳ್ಳೆಯ ವಿಧಾನವಾಗಿ ಜರ್ನಿ ಮಾಡಬಹುದಾಗಿರುತ್ತದೆ.

ಸೂರ್ಯ ಆಗಿರ್ಬಹುದು ಅಥವಾ ಯಾವ್ದಾರು ಒಬ್ಬ ವ್ಯಕ್ತಿ ಹೆಸ್ರಾಗಿರುತ್ತದೆ ಆ ನಗರದಲ್ಲಿ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿರುತ್ತಾರೆ.

ಮತ್ತೆ ಫೀಯಾನೊ ಆಗಿರ್ಬಹುದು ತುಂಬಾ ತರಹದ ವಾದ್ಯಗಳು ನಾನು ನೋಡಿದ್ದೇನೆ ತುಂಬಾ ಚೆನ್ನಾಗಿ ಸೋಂಗ್ಸ್ ಅಥವಾ ಮ್ಯೂಸಿಕ್ ಪ್ಲೇ ಮಾಡ್ --

ನಾವೆಲ್ಲಾದ್ರು ಪ್ರವಾಸ ತಾಣಕ್ಕೆ ಹೋದ್ರೆ ಒಂದಾದ್ರು ಒಂದು ಫೊಟೊ ತಕ್ಕೊಂಡೆ ಇರ್ತೀವಿ ಆ ಫೊಟೊ ಎಷ್ಟು ಮೆಮೋರಿ ಯನ್ನು ಹೇಳುತ್ತದೆ ಅಂತಂದ್ರೆ--

ನಾವು ಮದುಗಲ್ ಕೋಟೆ ನೋಡೋದಕ್ಕೆ ಹೋಗಿದ್ದೆವು ಅದರ ಬಗ್ಗೆ ನಾನು ಪಾಟದಲ್ಲಿ ಕೇಳಿದ್ನೆ ಎಷ್ಟು ಚೆನ್ನಾಗಿರುತ್ತದೆ ಅಂತಂದು.

ಆದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಆ ಕೋಟೆಯ ರಕ್ಷಣೆ ಮಾಡಿವವರೆ ಇಲ್ಲ ಅದು ತುಂಬಾ ಹಾಳಾಗಿ ಹೋಗಿದೆ ತುಂಬಾ ಕೊಂಪೆಯಾಗಿ ಕಾಣು --

ಕೇಸರಿ ಕಲರ್ ಇರ್ಬಹುದು ವೈಟ್ ಕಲರ್ ಇರ್ಬಹುದು ಹಸ್ರು ಕಲರ್ ಆಗಿರ್ಬಹುದು ಎಲ್ಲಾ ತರಹದ ಕಲರ್ ಗಳ ಹೂಗಳು ಇತ್ತೀಚಿನ ದಿನಮಾನಗಳಲ್ಲಿ ದೊರೆ--